ಹಾಗೆ ಒಂದು ಹೂವು ಮತ್ತು ಒಬ್ಬ ಮನುಷ್ಯನು ಮೀನಿನ ಅಕ್ವಾರಿಯಂ ಅನ್ನು ಖರೀದಿ ಮಾಡುತ್ತಿರುವುದನ್ನು ಸಹ ಕಾಣಬಹುದು.

ಹಾಗೆ ಯು ಟರ್ನ್ ಎಂದು ಒಂದು ಬೋರ್ಡಿನ ಮೇಲೆ ಹಾಕಿದ್ದಾರೆ.

ಹಲವಾರು ಜನ ಹಾಲು ಮತ್ತು ಮೊಸರು ಅನ್ನು ತೆಗೆದುಕೊಳ್ಳುವುದನ್ನು ನಾವು ಕಾಣಬಹುದು.

ಹಾಗೆ ಜಿಮ್ಮನ್ನು ಹಳದಿ ಬಣ್ಣದಿಂದ ಬಳದಿದ್ದಾರೆ.

ಹಾಗೆ ಹಲವಾರು ಜನ ಬೇಕರಿ ಯ ಮುಂದೆ ನಿಂತಿದ್ದಾರೆ.

ಹಾಗೆ ಒಂದು ಬಾಳೆಕಂದು ಮತ್ತು ಮಿಂಚಿನ ಲೈಟ್ ಗಳನ್ನು ಸಹ ಕಾಣಬಹುದು.

ಹಾಗೆ ಹಸಿರಾದ ಮ್ಯಾಟನ್ನು ನೆಲಕ್ಕೆ ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಹಲವಾರು ಎತ್ತರದವಾದ ಕಟ್ಟಡವನ್ನು ಕಾಣಬಹುದು.

ಹಾಗೆ ಆ ಚಿತ್ರವನ್ನು ಗಮನಿಸಿ ನೋಡಿದರೆ ಅದು ಒಂದು ಯಕ್ಷಗಾನದ ಪಿಚ್ಚರ್ ಎಂದು ತಿಳಿಯಬಹುದಾಗಿದೆ.

ಹಾಗೆ ಈ ಚಿತ್ರದಲ್ಲಿ ಸ್ಟೀಲ್ ಮತ್ತು ಮೆಟ್ಟಿಲನ್ನು ಕಾಣಬಹುದು.

ಹಾಗೆಯೇ ಕಟ್ಟವು ಸಹ ನಿರ್ಮನವಾಗುತ್ತಿರುವುದನು ಗಮನಿಸಬಹುದು.

ಹಾಗೆ ಭಾರತಮಾತೆ ಮತ್ತು ಹೂವನ್ನು ಸಹ ಕಾಣಬಹುದು.

ಈ ದೃಶ್ಯವನ್ನು ಗಮನಿಸಿ ನೋಡಿದರೆ ಇದು ಒಂದು ಮೇಕೆ ಸಾಕಾಣಿಕೆ ಎಂದು ತಿಳಿಯಬಹುದಾಗಿದೆ.

ಹಾಗೆ ದೇವರ ಫೋಟೋ ಮತ್ತು ಸಿ_ಸಿ ಕ್ಯಾಮರ ವನ್ನು ಗೋಡೆಗೆ ಅಳವಡಿಸಲಾಗಿದೆ.

ಹಾಗೆ ಛಾವಣಿಯನ್ನು ಬಿಳಿ ಬಣ್ಣದಿಂದ ಬಳದಿದ್ದಾರೆ ಮತ್ತು ಒಂದು ಪ್ಯಾನನ್ನು ಅಳವಡಿಸಿದ್ದಾರೆ.

ಹಾಗೆಯೇ ಸ್ಪಾಶ್ ಹಾಸ್ಪಿಟಲ್ ಎಂದು ಕಟ್ಟಡದ ಮೇಲೆ ಬರೆದಿದ್ದಾರೆ.

ಹಾಗೆ ನಾವು ಇಲ್ಲಿ ಹಲವಾರು ಗಿಡಮರಗಳನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಒಂದು ಸೇತುವೆಯನ್ನ ನಾವು ನೋಡಬಹುದು.

ಹಾಗೆ ನಾವು ಹಲವಾರು ಮರಗಳನ್ನು ಕಾಣಬಹುದು.

ಹಾಗೆ ಸುತ್ತ ಮುತ್ತಲು ಚಿಕ್ಕ ಉಗ್ಗುಗಳನ್ನು ಸಹ ಕಾಣಬಹುದು.

ಹಾಗೆ ಫೆಪ್ ಪ್ಲೆಸ್ ಎಂದು ದ್ವಿ ಚಕ್ರ ವಾಹನದ ಮೇಲೆ ಬರೆದಿದ್ದಾರೆ.

ಹಾಗೆ ಮಿಲ್ಟ್ ಪೇಡ ಎಂದು ಸಿಹಿ ಪೆಟ್ಟಿಗೆ ಮೇಲೆ ಬರೆಯಲಾಗಿದೆ.